ಮತ್ತೆ ಇಲ್ಲಿ ನೀರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹಸಿರಾಗಿ ಕಾಣಿಸ್ತಾ ಇದೆ ನೀರು .

ಮೂರುಜನ ಹೆಂಗಸ್ರು ನೀರಲ್ಲಿ ಓ ಓಡಾಡ್ತಿದ್ದಾರೆ --

ತುಂಬ ಇಷ್ಟವಾಗುವಂತಹ ಎಲ್ಲರಿಗೂ ಪ್ಲೇಸ್ ಇದು.

ಇಲ್ಲಿ ಬದ್ರಿಯಾ ಸ್ಟೋರ್ ಅಂತ ಇಲ್ಲಿ ಬರ್ದಿದ್ದಾರೆ ಮತ್ತೆ ಇಲ್ಲಿ ನೋಡಬಹುದು ಕುರ್ಕುರೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ.

ಹೇಗೆ ಹೂ ಗಳ್ನ ಬಿಟ್ಟಿದ್ದಾರೆ ಅಂತ ನೋಡತ್ತ ನೋಡತ್ತಾ ಇದ್ದಿವಿ ನಾವು ಎಲ್ಲರೂ ಕೂಡ ಎಳೇ ಎಳೆಯಾಗಿ ಇಲ್ಲಿ ಹೂ ಗಳ್ನ ಬಿಟ್ಟಿದ್ದಾರೆ.

ಆ- ಮಸೀದಿ ರೀತಿ ಕಾಣಿಸ್ತಾ ಇದೆ ಇದು.

ತುಂಬ ಚೆನ್ನಾಗಿದೆ ವಾತಾವರಣ ಹೊರಗಡೆ ತುಂಬ ವಿಶಾಲವಾದಂಹ ಜಾಗಇದೆ.

ಅವ್ರ್ ಗೆ ಹಿಂಗ್ ಜಡೆ ಹಾಕ್ತಾ ಇದ್ದಾರೆ ಅಂದ್ರೆ ಅ ಕೂದಲ್ನ ಸ್ಟ್ರೈಟ್ ಆಗಿ ತುಂಬ ಚೆನ್ನಾಗಿ ಬರುವಂತೆ ಮಾಡ್ತಿದ್ದಾರೆ ಇವ್ರು.

ಹ ಇಲ್ಲಿ ಕ್ರಿಶ್ಚಿಯನ್ ಸಮುದಾಯದವರು ಎಲ್ಲ ಕುತ್ಕೊಂಡು ಏನೋ ಚರ್ಚೆ ಮಾಡ್ತಾ ಇದ್ದಾರೆ ಏನೋ ಒಂದು ಭಾಷಣ ಪ್ರೇಯರ್ ಏನೋ ಹೇಳ್ತಿದ್ದಾರೆ .

ಬಿಳಿ ಬಣ್ಣದ ಬಟ್ಟೆ ಹಾಕೊಂಡು ಹೆಂಗಸರು ಕೂತಿದ್ದಾರೆ.

ಯಾಕೆಂದ್ರೆ ಈ ರೀತಿಯಾದಂಹ ಹಸಿರು ವಾತಾವರಣ ಎಲ್ಲರಿಗೂ ಮನಸು ಸೆಳೆಯುತ್ತೆ.